ಅದರ್ next ಎರಡು ಘಂಟೆಗೆ ಅದರ್ next ನಾಲ್ಕ್ ಘಂಟೆಗೆ, ಒಟ್ಟು ತಿಂಗಳಲ್ಲಿ ನಾಲ್ಕ್ ತಿಂಗಳ್ಗೆ ನಾಲ್ಕ್ ವಾರಕ್ಕೆ.

ನಾವ್ ಒಂಥರಾ shift wise ನಮ್ಗ್ ಕೊಡೋದು current ನಾವೆಲ್ಲಾ ಅದಕ್ಕೆ ಆ current ಗೋಸ್ಕರ wait ಮಾಡಿ ಅದೇ ನೀರನ್ನೇ ನಾವು.

ಎಲ್ಲಾ drips drip irrigation, drip ಇದ್ರೆ dripಗೆ ಬಿಡ್ತೀವಿ ಕೆಲ್ವೊಂದೆಲ್ಲ drip ನಮ್ದೆಲ್ಲ dripಪೆ ಇದೆ.

drip ಗ್ ಬಿಡ್ತಿವಿ ಇನ್ಕೆಲುವ್ರೆಲ್ಲಾ ಕುಂಟೆ ಮಾಡ್ಕೊಂಡಿರ್ತಾರೆ ಅವ್ರ್ ಕುಂಟೆಗೆ ನೀರು ರಾತ್ರಿ ಎಲ್ಲಾ ಅಂತoದ್ರೆ, ನಾವ್ ರಾತ್ರಿ ಹೊತ್ತ್ ಅಂತಂದ್ರೆ switch on ಮಾಡಿರ್ತಿವಿ, current ಬಂದ್ರೆ ಅದ್ರಷ್ಟಕ್ ಅದೇ automatic switch ಹಾಕಿರ್ತಿವಿ on ಆಗಿ

ಹ ಇನ್ ಕೆಲವ್ರೆಲ್ಲ ಕುಂಟೆ ಮಾಡ್ಕೊಂಡಿದ್ದಾರೆ ಚಿಕ್ದಾಗಿ ಆ ಕುಂಟೆಗೆ ರಾತ್ರಿ ಹೊತ್ತ್ ಬೆಳಿಗಿನ್ ಹೊತ್ತು ಬೆಳಗ್ಗಿನ ಜಾವ ಬರೋ ನೀರೆಲ್ಲಾ, ಹಗಲೊತ್ತಲ್ಲಿ ಬರೋ ನೀರೆಲ್ಲಾ ಕಟ್ತಾರೆ ರಾತ್ರಿ ಹೊತ್ತ್ ನೀರ್ ಕುಂಟೆಗ್ ಹೊಡಿತಾರೆ.

ಆ ರೀತಿ ಇದೆ ಈ ನಡ್ವೆ ಮಳೆಗಳು ಜಾಸ್ತಿ ಆಗಿ, ಒಂಚೂರು ಸ್ವಲ್ಪ ಬೆಳೆಗುಳು ಎಲ್ಲಾ, ಚಿಕ್ ಚಿಕ್ ಸಸಿಗಳು ನಟ್ಟಿರೋದೆಲ್ಲ ಕೆಲವೆಲ್ಲ ನಾಶ ಆಗಿದೆ ಕೆಲವರದೆಲ್ಲಾ.

ಇನ್ ಮಾಮುಲಿ ದೊಡ್ ಸಸಿ ಒಂದ್ ತಿಂಗಳಾಗಿ ಬೆಳೆ ಹಾಕಿ ಟೊಮೇಟೊ ಗಿಡ ನೆಟ್ಟು ,

ಒಂದ್ ತಿಂಗಳಾಗಿರೋದು ದೊಡ್ಗಿಡಗಳು ಏನೂ ಅಷ್ಟೇನು ಸಮಸ್ಯೆ ಆಗಿಲ್ಲ.

ಯಾಕಂದ್ರೆ ಇನ್ನೆಲ್ಲಾ ಚಿಕ್ಕ ಚಿಕ್ಕದಾಗಿ ಇಟ್ಟಿರೋದಕ್ಕೆ ಸ್ವಲ್ಪ ತೊಂದ್ರೆ ಆಗಿದೆ.

ನಮ್ ಕಡೆ ಇಲ್ಲಿಂಥರ ತೊಂದರೆಗಳೇನು ಇರೋದಿಲ್ಲಾ.

ಯಾಕಂದ್ರೆ ನಮ್ದು ಬೆಳೆ ಒಂದೇ ಅಲ್ಲ. ನೀವೆಲ್ಲ ಕಾಫಿ ಅಷ್ಟೇ ನಮ್ದು ನಿಮ್ದು ಏನಾದ್ರೂ, ಎಲ್ಲಾ ತರಕಾರಿ almost ನೀವೆಲ್ಲಾ ಏನು ಬೆಳೆಯೋದೇ ಇಲ್ವಲ್ಲ ಅದು ಆ ಕಡೆ? ಇಲ್ಲ ಬೆಳೆಯೋದಿಲ್ಲ ಆದ್ರೆ ನಾವು ಮನೆಗೆ ಬೇಕಾಗಿರೋ ತರಕಾರಿ ಎಲ್ಲಾ ನಾವೇ ಬೆಳಕೊಂತೀವಿ. ಓ ನಿಮ್ಮ ತೋಟದಲ್ಲಿ ಚಿಕ್ದಾಗಿ ಬೆಳ್ಕೊಂತೀರ.

ಹಂಗೆ ನಮಗೆ ಎಷ್ಟು ಬೇಕೋ ತರಕಾರಿ ಅಷ್ಟನ್ ನಾವೇ ಬೆಳ್ಕೊಂತೀವಿ.

ಯಾಕಂದರೆ ನಾವು marketಗೆ,

ಹೌದು ಅಲ್ಲಿ busಸು transportation facility

ಅದರಿಂದ ನಾವು,

market ಗೆಲ್ಲ ಹಾಕ್ತೀವಿ ಜಾಸ್ತಿ ಬೆಳೆತಿವಿ ನಮ್ ಕಡೆ ಗೊತ್ತಲ್ವ, ಇಲ್ಲಿ ಜಾಸ್ತಿ ನಮ್ಗೆ ಒಂಚೂರು famous ಆಗಿರೋದು ಟೊಮೋಟು, ಹೂವು,

ಕೊಲಾರಲ್ಲಿ ಶ್ರೀನಿವಾಸಪುರ ಎಲ್ಲಾ ಮಾವಿನ ಇದಿ ಇಡೀ, ಆ ವಿಶ್ವಕ್ಕೆ ಅದು famous ಏನು ಮಾವಿನ್ಕಾಯಿ ಬೆಳೆಯೋದ್ರಲ್ಲಿ.

ಹ ನಿಮ್ಗು ಗೊತಿರ್ಬೋದ್ ಅನ್ಸುತ್ತೆ.

ಇನ್ನು ನಾವೆಲ್ಲಾ ಟೊಮೋಟು ಜಾಸ್ತಿ ಬೆಳಿತೀವಿ, ನಮ್ ಕಡೆ ಟೊಮೋಟು ಅದನ್ನ market ಗೆ ಇಲ್ಲಿ ಕೋಲಾರ್ market ಗೆ ಹಾಕ್ತಿವಿ.

ಇನ್ನು ಸಣ್ಣ ಪುಟ್ಟ market ಬಾಗೇಪಲ್ಲಿ , ಚಿಕ್ಕಬಳ್ಳಾಪುರ , ನಮ್ ತಾಲ್ಲೂಕು market ಮತ್ತೆ ನಮ್ ಜಿಲ್ಲೆ market ಇದೆ.

ಅದುಕ್ಕು ಹಾಕ್ತೀವಿ but ಜಾಸ್ತಿ ಆದ್ರೆ boxes ಗೆಲ್ಲ ಹದಿನೈದ್ KGbox ತುಂಬ್ತಿವಿ.

ಜಾಸ್ತಿ ಆದ್ರೆ ಸ್ವಲ್ಪ ದೂರದ market ಕೋಲಾರ್ ಗೆ ಹಾಕ್ತೀವಿ.

ಮತ್ತೆ ನಿಮ್ ಕಡೆ ನೀರು ಹೆಂಗೆ ಬಿಡ್ತೀರ? ಗಿಡಗಳಿಗೆ borewellಸ ? ಇಲ್ಲಿ ನಮ್ ಕಡೆ ಎಲ್ಲ bore wells ಎಲ್ಲಿ ಅಂದ್ರೆ ಕೆರೆಗಳ್ ತುಂಬಿರ್ತಾವೆ.

ಹ ಕೆರೆಗಳು ತುಂಬುದ್ರು ಕೂಡ ಕೆರೆ ನೀರು ಕೆರೆ ಕಟ್ಟೆ ಕೆಳಗಡೆ ಇರುತ್ತಲ್ವ ಕೆಲವು ರೈತರ್ದು.

ಅವ್ರು ಭತ್ತ ಎಲ್ಲಾ ಹಾಕ್ತಾರೆ ಅದು ಏನು ವರ್ಷಕ್ಕೊಂದ್ ಸಲ ಮಾತ್ರನೇ ಭತ್ತ ಎಲ್ಲಾ ಬೆಳೆಯೋದು.

ಇನ್ನ ನಾವೆಲ್ಲಾ ಕೆರೆಯಿಂದ ನೀರು ಒಡೆಯೋದು ಆ ರೀತಿ ಎಲ್ಲಾ ಯಾರು ರೈತರು ಮಾಡೋಲ್ಲ.

ಅದೇ ಕೆರೆಯಲ್ಲಿ ನೀರಿದ್ರೆ ನಮ್ಮ ನಮ್ ಕಡೆ ಇರೋ bore wells ಎಲ್ಲಾ ಚೆನ್ನಾಗಿ ನೀರ್ ಬರ್ತದೆ ಈ ಕೆರೆಯಲ್ಲಿ ನೀರ್ ಇರೋವರ್ಗು.

bore well ಅಲ್ಲಿ ನೀರ್ ಚೆನ್ನಾಗ್ ಬರ್ತಾವೆ.

ಅದನ್ನ ಅದೇ ನಮ್ಗೆ ಇನ್ನು ಕೆರೆಯಲ್ಲಿ ನೀರಿದ್ರೆ ನಾವ್ ಇನ್ನೊಂದ್ ಇಷ್ಟ್ ವರ್ಷ ನಾವಿನ್ನೂಂದ್ ವರ್ಷ ಎರಡ್ ವರ್ಷ, ಆರಾಂಸೆ ಬೆಳೆ ತೆಗೀ ಬಹುದಪ್ಪ ಅನ್ನೋ ಒಂದು, confident ಮೇಲೆ ನಾವು ಬೆಳೆಯೆಲ್ಲ ಇಡೋದು.

ಇಲ್ಲ ಅಂತಂದ್ರೆ ಇಲ್ಲ. ಮತ್ತೆ ನೀವು ಕುಡಿಯೋ ನೀರು ಹೆಂಗೆ ಬಳಸ್ತೀರಾ? ಕುಡಿಯೋ ನೀರು ಅಂತಂದ್ರೆ ನಾವೆಲ್ಲಾ ಅದೇ bore wells bore well ಇಂದಾನೆ ಬಳಸೋದು.

ಅದನ್ನೇ filter ಅಂತದೆ ನಮ್ ಕಡೆ ಸ್ವಲ್ಪ, flouride ನೀರು ಬರೋದು ಈ ಕಡೆ ಜಾಸ್ತಿ.

ಇಲ್ಲಿ ನಮ್ಮ ಚಿಕ್ಬಳ್ಳಾಪುರ ಅಂತ ಅಂದ್ರೆ ಬಾಗೇಪಲ್ಲಿ ,ಪಾವಗಡ ,ಈ side ಬಿಂದುಪುರಿ ಈ sideಎಲ್ಲಾ

ಅದರಿಂದ ನಾವೆಲ್ಲಾ, filter ಎಲ್ಲ ಪ್ರತಿಯೊಂದ್ ಊರಿಗು ಒಂದೊಂದು ನೀರಿನ ಶುದ್ಧೀಕರಣ ಘಟಕ ಅಳವಡಿಸಿದ್ದಾರೆ ಸರ್ಕಾರದ ಕಡೆಯಿಂದ.

ಆ ಊರಿನ water man ಯಾರಿರ್ತಾರೆ ಅವ್ರು ಶುದ್ದಿ ಇದೆಲ್ಲ ಅದೆಲ್ಲ process ಮಾಡ್ಸ್ತಾರೆ ಮಾಡ್ತಾರೆ.

ನಾವ್ ಐದ್ ರೂಪಾಯಿ coin ಹಾಕಿ ನಾವ್ ನೀರ್ ಹಿಡ್ಕೊಂಡ್ ಬಂದು ನಾವೆಲ್ಲಾ use ಮಾಡೋದು. ನಾವು ನಮ್ಗೆ ಹಂಗೇನು ಬೇಕಾಗಿರೋದಿಲ್ಲ. ಹ ನಿಮ್ ಕಡೆ ನೀರು ಅಂದ್ರೆ ನೀವೇ ಮನೇಲಿ ಸ್ವಂತ ಅಳವಡಿಸ್ಕೊಂತಿರ ಇಲ್ಲ filter ಅಂದ್ರೆ ನಿಮ್ದೆಲ್ಲ ಒಂದೊಂದ್ ಮನೆಲಿರುತ್ತಲ್ವ ಹೌದು ನಮಗೇನು filter ಏನ್ ಬೇಕಿರಲ್ಲ ಯಾಕೆಂದ್ರೆ ಅವು nature ಇಂದಾನೆ filter ಆಗೋಗಿರುತ್ತೆ.

ಕೆರೆ ಕಾಲುವೆ ನೀರನ್ನೇ ಕುಡಿಬಹುದು ನಾವ್ ಹಂಗೆ ಬೇಕಿದ್ರೆ. ಅದೇ ನೀರೆ ಕುಡಿಬಹುದು ನೀವು.

ಯಾಕಂದ್ರೆ ನಮಗಿಲ್ಲಿ ಒಂಥರ nature ಗೆ ಮಳೆ ಬಿದ್ದು ಅದೆಲ್ಲ ಹರಿ ಹರ್ಕೊಂಡ್ ಬಂದ್ ಬಂದಿದ್ದು ಕುಡದ್ರೆ.

ಅದು ಯಾವುದೇ ತರ, ಏನು ಕಲುಷಿತ ಆಗಿರೋದಿಲ್ಲ.

ಒಂಥರ minerals ಎಲ್ಲಾ ಇರುತ್ತೆ ಅದ್ರಲ್ಲಿ.

ಅದರಿಂದ ನಮಗೆ ಯಾವುದೇ ತೊಂದ್ರೆ ಇರೋಲ್ಲ ಹೌದು ನಿಮ್ ಕಡೆ ಸ್ವಲ್ಪ ಜಾಸ್ತಿ ಹ ಗಟ್ಟಿಮುಟ್ಟಾಗಿ ಯಾಕಂದ್ರೆ ಚೆನ್ನಾಗಿರೋ ನೀರೆಲ್ಲಾ ನೀವೆಲ್ಲ natural ನಮ್ ಕಡೆನು ಕುಡಿತ ಇದ್ರೂ.

but ಈಗ ಇಲ್ಲ ಸುಮಾರು ಒಂದ್ ಇಪ್ಪತ್ ನಮ್ ತಾತ ಅವ್ರ್ ತಾತoದಿರ ಕಾಲ್ದಲ್ಲಿ ಹಂಗೆಲ್ಲ ಮಾಡ್ತಾ ಇದ್ರಂತೆ.

ಈಗ ಯಾರು ಕುಡ್ಯೋಲ್ಲ ಎಲ್ಲಾ filter ನೀರು filter ನೀರು ಇಲ್ಲ ಊರಲ್ಲಿ ಸ್ವಲ್ಪ ಇದಾಗಿದೆ ಅಂತಂದ್ರೆ . ಪಟ್ಟಣ್ಣಕ್ಕ್ ಹೋಗಿ town ಗೋಗಿ ನೀರ್ ತಗೊಂಡ್ ಬರೋ ಅಂತ ಗಾಡಿಲಿ ಎಲ್ಲಾ ಗಾಡಿಲಿ ಬಂದ್ಬಿಟ್ರಲ್ಲ

ಪಟ್ಟಣ್ಣಕ್ಕ್ ಹೋಗಿ ನೀರ್ ತಗೊಂಡ್ ಬಂದು ಕುಡಿಯೋ ಇದ್ರಲ್ಲಿ ಇದೆ ಆ ರೀತಿ ಇದೆ ನಮ್ ಕಡೆ ಈಗ.

ಮತ್ತೆ ಈಗ weather ಹೆಂಗೈತೆ ನಿಮ್ ಕಡೆ ಹ್ಮ್ ಅದೇ ಈಗ ಬೆಳಗ್ಗೆ ಮಳೆ ಬಂತು.

ಏನ್ ಹೇಳಕ್ಕಾಗ್ತಾ ಇಲ್ಲ ಈಗ ಈ ಕಡೆ ಹೆಂಗ್ ಅಂತoದ್ರೆ ನಾವ್ ಸುಮಾರು ನಾವು ಬೆಳಗ್ಗೆ, ನೀರ್ ಬಿಟ್ಟೆ ಸುಮಾರು ಹದಿನೈದ್ ದಿಸ ಆಗಿದೆ.

ಹದಿನೈದ್ ದಿಸ್ ಹದಿನೈದ್ ದಿಸದಿಂದ ಇಲ್ಲ ಒಂದ್ ದಿಸಕೋ ಎರಡು ದಿಸಕ್ಕೊಂದ್ ಸಲ ಆದ್ರು ಮಳೆ ಬೀಳ್ತಾ ಇದೆ.

ಇಲ್ಲ night ಅಲ್ಲಾದ್ರು ಮಳೆ ಬೀಳುತ್ತೆ ಇಲ್ಲ ಒಂದ್ three days night ಅಲ್ಲಾದ್ರು ಮಳೆ ಬೀಳ್ತಾ ಇದೆ.

ನಾವೇ ಎಲ್ಲಾ ರೈತರು ಅಷ್ಟೇ ಹದಿನೈದ್ ದಿಸ ಆಯ್ತು ಇಲ್ಲಿ ನೀರ್ ಬಿಟ್ಟು ಒಂದ್ ಬೆಳೆಗೆ

ಆ ರೀತಿ ಇದೆ ಏನು ಹಗಲೋತ್ತೆಲ್ಲಾ ಬಿಸ್ಲು,

full ಬಿಸ್ಲು ಜಾಸ್ತಿ ಬಿಸ್ಲು

ರಾತ್ರಿ ಅಷ್ಟೊತ್ತಿಗೆ ಬಿಸ್ಲು ಎಷ್ಟ್ ಕಾದಿದ್ಯೋ ಅದರ double ಮಳೆ ಬೀಳ್ತಾ ಇದೆ ಈ ಕಡೆ.

ಇಲ್ಲೂ ಕೂಡ ಕೆರೆ ತುಂಬಿ ಅಲ್ಲಲ್ಲಿ ಸ್ವಲ್ಪ್ ಸ್ವಲ್ಪ ಚಿಕ್ಕದಾಗಿ ಕಾಲುವೆ ಗಳು ಹೋಗ್ತಾ ಇದೆ.

ಇನ್ನ ನಮ್ದು ಇಲ್ಲಿ ಗುಡಿಬಂಡೆ ಕೆರೆ ಗೊತ್ತಲ್ವ ಅಮ್ಮಣ್ಣಿ ಬೈರಾ ಸಾಗರ ಅಂತ,

ಹ ಸ್ವಲ್ಪ famous ಬೆಂಗಳೂರಿಂದ ಎಲ್ಲಾ ಬರ್ತಾರೆ ಇಲ್ಲಿಗೆ ನೋಡೋಕೆ.

ಆ ಇನ್ನ ಗುಡಿಬಂಡೆ fort ಅಂತ ಐತೆ, ಬೆಟ್ಟ ಅದು.

ಅಲ್ಲಿ ಚಿಕ್ಕಬಳ್ಳಾಪುರ side ಏನಾದ್ರು ಮಳೆ ಜಾಸ್ತಿ ಆದ್ರೆ ನಮ್ ಕಡೆ ಮಳೆ ಆಗಿಲ್ಲ ಅಂದ್ರು ಪರವಾಗಿಲ್ಲ.

ಆ ಕಡೆ ಮಳೆ ಜಾಸ್ತಿ ಆದ್ರೆ ಆ ಕೆರೆಲಿ ನೀರ್ ಬಂದು ಆ ನೀರು ನಮ್ ಹೊಲ ಪಕ್ದಲ್ಲಿ ಕಾಲುವೆ ಇದೆ ಆ ಕಾಲುವೆಲೆಲ್ಲ ಹೋಗ್ತಾವೆ.

ಆ ಹೋಗೋದಕ್ಕೆ ನಾವೆಲ್ಲಾ ಬೇರೆ ಕಡೆ ಹೋಗ್ಬೇಕಂದ್ರೆ ಒಂದೂರಿಂದ ಒಂದೂರಿಗೆ ಹೋಗ್ಬೇಕು ಅಂತಂದ್ರೆ

ಅದೆಲ್ಲಿ ಅಡ್ಡ ಇರುತ್ತೋ ಅಲ್ಲಿ ದಾಟೋಕೆ ನಮ್ಗೆ ಅವತ್ತಾಗಲ್ಲ.

ತೊಂದರೆ ಆಗುತ್ತೆ ಈಗಲೂ ಕೂಡ ಹಂಗೆ ಆಗ್ತಾ ಇದೆ.

ಬೆಳಿಗ್ಗೆ ಹೋಗಿದ್ದೆ ಸ್ವಲ್ಪ ಕಡ್ಮೆ ಆಗಿದೆ ನೀರು

ಹೋಗ್ಬಹುದು ಒಂದ್ ಪ್ರದೇಶದಿಂದ ಮತ್ತೊಂದ್ ಪ್ರದೇಶಕ್ಕೆ ಆರಾಮಾಗಿ ಗಾಡಿಲಿ ಸ್ವಲ್ಪ ಹೋಗ್ಬಹುದು.

ಇನ್ ಅದೇ ದೂ ಇದ್ ಅಂತoದ್ರೆ, ಹ್ಮ್ ಒಂದ್ ದಿಸ ಮೊನ್ನೆ ಜಾಸ್ತಿ ಬಂದಿತ್ತು ನೆನ್ನೆ ಇವತ್ತಿಂದ ಬೆಳಗ್ಗೆ ಹೋಗಿದ್ದೆ ಕಡ್ಮೆ ನೆ ಇದೆ ಇವತ್ತು.

ನಮ್ ಕಡೆ ಮಳೆ ಬರ್ತಾನೆ ಇರುತ್ತೆ ತೊಂದ್ರೆ ಅನ್ನೋದು ಜಾಸ್ತಿ ಇರುತ್ತೆ ಯಾಕಂದ್ರೆ,

roadಳೆಲ್ಲ ನಾಶ ಆಗುತ್ತೆ. ಹ ನಿಮ್ ಕಡೆ ಜಾಸ್ತಿ ಮಳೆ ವರ್ಷವಿಡಿ ಮಳೆ ಆಗುತ್ತಲ್ವ ನಿಮ್ ಕಡೆಯೆಲ್ಲಾ? ಹೌದು ಆದ್ರಿಂದ ನಮ್ಗೆ roadಗಳು ಸಮಸ್ಯೆ ಇದ್ದೆ ಇರುತ್ತೆ.

ನಿಮ್ ಕಡೆ ಒಂಥರ ಚೆನ್ನಾಗಿರುತ್ತಲ್ವ weather ಎಲ್ಲ always ಅಂದ್ರೆ ಯಾವಾಗ್ಲುನು ಚೆನ್ನಾಗಿರುತ್ತಲ್ವಾ?

ಹ್ಮ್ ಅದೇ ಈ ಸಲ ಬರ್ಬೇಕು ಅನ್ಕೊಂಡಿದ್ದೀನಿ ಆ ಕಡೆ.